ಇದು ಒಂದು ನದಿಯ ಚಿತ್ರವಾಗಿರುತ್ತದೆ ನದಿಯ ದಡದಲ್ಲಿ ಮರಗಳನ್ನು ಬೆಳೆದಿರುವುದನ್ನು ಕಾಣಬಹುದು.

ಗ್ರೌಂಡಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಒಡುತ್ತಿರುವುದನ್ನು ಕಾಣಬಹುದು ಗ್ರೌಂಡಿನ ಸುತ್ತ ಗೇಟನ್ನು ಕೂಡ ಕಾಣಬಹುದು.

ಇದು ಒಂದು ಬೇಕರಿ ಯ ಚಿತ್ರವಾಗಿರುತ್ತದೆ.

ಈ ಪಾರ್ಕಿನಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಗಿಡಮರಗಳನ್ನು ಬೆಳೆದಿವೆ.

ಇದು ಒಂದು ಹಣ್ಣಿನ ಅಂಗಡಿಯಾಗಿರುತ್ತದೆ ಈ ಅಂಗಡಿಯ ಹೆಸರು ನ್ಯೂ ಫ್ರೂಟ್ಸ್ ಲ್ಯಾಂಡ್ ಆಗಿರುತ್ತದೆ.

ಇದು ಒಂದು ಕ್ರಿಶ್ಚಿಯನ್ ಧರ್ಮದ ಚರ್ಚ್ ಆಗಿರುತ್ತದೆ.

ಈ ಶಾಪ್ ನಲ್ಲಿ ಬುಕ್ ಗಳನ್ನು ಸ್ಟೋರೇಜ್ ಮಾಡಿದ್ದಾರೆ.

ಅಂಗಡಿಯ ಮುಂದೆ ಹಂಡ್ರೆಡ್ ರುಪೀಸ್ ಅಂತ ಒಂದು ಬೋರ್ಡ್ ಇದೆ.

ಪಾರ್ಕಿನಲ್ಲಿ ಒಬ್ಬ ಮಹಿಳೆಯರು ನಿಂತ್ಕೊಂಡಿರುದನ್ನು ಕಾಣಬಹುದು.

ಇದು ಒಂದು ಇಸ್ಲಾಂ ಧರ್ಮದ ಮಸೀದಿಯಾಗಿರುತ್ತದೆ.

ಈ ಫಾಲ್ಸ್ ನಲ್ಲಿ ಒಬ್ಬ ವ್ಯಕ್ತಿ ಸ್ಟೈಲಾಗಿ ನಿಂತಿರುವುದನ್ನು ಕಾಣಬಹುದು.